ಸದ್ಯಕ್ plan ಮಾಡೇನಿ, ಆದ್ರ ಯಾವಾಗ ಹೋಗತೇನಿ ಗೊತ್ತಿಲ್ಲಾ. ರಜಾ ಸಿಗಾಂಗಿಲ್ಲಾ, ಕೆಲ್ಸಾ ಅಂದಮ್ಯಾಲೆ ಕೇಳುದ ಬ್ಯಾಡ.

ಹೌದೌದ. ಇದ್ ಹೆಂಗ್ ಸಿಕ್ತ ಕೆಲಸ ನಿಂಗ್ ಮಂಗಳೂರಲ್ಲಿ ನಿನಗ. ಆ ಇದ್ actually ನನ್ನ ಮನಿ ಹತ್ತಿರ ಒಬ್ಬಾಕಿ ಹುಡುಗಿ ಹೋಗತಿದ್ಳ ನಾನ್ ಊರಿಗೆ ಇಲ್ಲಿ ಶಿಫ್ಟ್ ಆದೆ, ಆ ಆವಾಗ ಹಿಂಗ job ಐತಿ ಅಂತ ಅಕಿ ಹೇಳಿದ್ಳ. ಅದಕ್ ಬಂದ್ try ಮಾಡದೇ ಹಂಗ ಸಿಕ್ತ.

ಆವಾಗ ಹಂಗ ಮನ್ಯಾಗ ಕುಂದರುದ ಬೇಡ ಅಂತ ಹೇಳಿ join ಆಗಿದ್ದೆ. But ಈಗ settle ಆಗೇನಲ್ಲಾ ಹಂಗಾಗ್ ಬಿಡಾಕ ಮನಸ್ಸಿಲ್ಲಾ continue ಮಾಡತೇನಿ.

ವಿಶೇಷ ಏನ್ ಇಲ್ಲಾ. ಸರಿ ನನಗ ಒಂದ ಈಗ meeting ಐತಿ, ನಾನ್ ಆಮೇಲಿ call ಮಾಡತೇನಿ ಅಂತ.

ಎಲ್ರೂ, ಅಂದ್ರೆ ಬೇಸಿಗೆ ಕಾಲವನ್ನು ಅಷ್ಟು ಇಷ್ಟ ಪಡುದಿಲ್ಲ ಅಂದ್ರೆ ಬೇಸಿಗೆ ಬಂತಂದ್ರೆ ಸೆಖೆ ಜಾಸ್ತಿ ಆದ್ರೆ ಬೇಸಿಗೆ ಬೇಸಿಗೆ ಕಾಲದಲ್ಲಿ ಹೇ ಮಕ್ಳಿಗೆ. ಶಾಲೆಯ ಮಕ್ಳಿಗೆಲ್ಲಾ ರಜೆ ಸಿಗುವ ಅದೂ ಹೊತ್ತು. ಮಕ್ಳಿಗೆ ಎಸ್ಟೇ ಸೆಖೆ ಇರ್ಲಿ ಬಿಸ್ಲ್ ಇರ್ಲಿ ಅವ್ರಗೆ ಏನೂ ಇದ್ರಲ್ಲಿ ಇದು ಇಲ್ಲ ಆಟ ಆಡ್ಲಿಕ್ಕೆ. ಒಂದು ಇದು time ಆದ್ರೆ ಬಾಕಿ ಯವ್ರಿಗೆ ಬೇಸಿಗೆ ಕಾಲದಲ್ಲಿ ತುಂಬಾ ಅಂದ್ರೆ ತುಂಬಾ ಸೆಖೆ ಅಹ್ ಆ ಸಮಯದಲ್ಲಿ ಹೆಚ್ಚಿನೋರು. ಎಲ್ಲಿಯಾದ್ರೂ ಗಿರಿಧಾಮ hill station ಗೆಲ್ಲ ಹೋಗಿ ಸ್ವಲ್ಪ ದಿನ ಇದ್ದು ಎಲ್ಲ ಬರ್ತಾರೆ. ಬೇಸಿಗೆ ಕಾಲದಲ್ಲಿ ಮನುಷ್ಯರಿಗೆ ಮಾತ್ರ ಅಲ್ಲ ಇದು ಪ್ರಾಣಿ, ಪಕ್ಷಿ, ಹಾವು ಇದೆ ಎಲ್ಲ್~ ಎಲ್ಲರಿಗೂಸ ಒಂದ್ ಇದೇ ಅಂದ್ರೆ ತುಂಬಾ ಸೆಖೆ ಪ್ರಾಣಿಗಳಿಗುಸ ಅದೆ ಸೆಖೆಯನ್ನು ತಡೆಯಲಾರದೇ. ಹಾವ್ಗಳೆಲ್ಲ ಅದ್ರ ಬಿಲದಿಂದ ಹೊರಗೆ ಬಂದು ಅಲ್ಲಿ ಇಲ್ಲಿ ಸುತ್ತಾಡ್ತ ಇರ್ತದೆ. ಸೆಖೆಯನ್ನುಸ ತಡೆಯಲಾಗದೆ. ಹಕ್ಕಿಗಳೆಲ್ಲ ನಮ್ದು ಬೇಸಿಗೆ ಕಾಲದಲ್ಲಿ ಕೆ~ ಕೆಲವಂದು ಹಣ್ಣುಗಳೆಲ್ಲ ಆಗ್ತಿದ್ದು ಅದ್ರಲ್ಲಿ ತುಂಬಾ ನೀರು ನೀರ್ ಇರುವ ಹಣ್ಣು. ಅದ್ರಲ್ಲಿ ಹಿಂದಿನ ಕಾಲದಿಂದ ಅಂದ್ರೆ ಹೋ ಅದನ್ನೇ ಹಿಂದಿನ ಕಾಲದಲ್ಲಿ ಹೊ~ ಇದು ಜನ್ರುಸ ಅದನ್ನೇ ತ್~ ಬಾಯಾರಿಕೆಗೆ ಅದನ್ನ್ ತಿಂದು ಆ ತಮ್ಮ ಬಾಯಾರಿಕೆಯನ್ನು ಇದು ಮಾಡ್ತಿದ್ರು. ಎಲ್ಲಿಯಾದ್ರು ನೀರ್ ಇಲ್ಲದಿದ್ರೆ ಆ ಹಣ್ಣು ತಿಂದ್ರೂ ತಮ್ಮ ಬಾಯಾರಿಕೆಯನ್ನು.

ಅಂದ್ರೆ ಇದು ಜಾಮೂನ್ ಬರ್ತದೆ ಮತ್ತೆ ಒಂದು ನೀರ್ ಜಾಮ್ ಅಂತ ಬರ್ತದೆ ಕೆಂಪ್ colour ದೊಂದ್ ಜಾಮ್ ಬರ್ತದೆ. ಇದೆಲ್ಲಾ ನೈಸರ್ಗಿಕವಾಗಿ ಸಿಗುವ ಇದು ಹಣ್ಣುಗಳು. ಅದನ್ನು ಹಕ್ಕಿಗಳು ಹೆಚ್ಚಾಗಿ ಅದನ್ನ್ ತಿಂತಾವೆ ಎಲ್ಲಿಯಾದ್ರೂ ನಾವೀಗ ನೋಡ್ಲಿಕ್ಕೆ ಸಿಗ್ತದೆ ಅಲ್ಲಲ್ಲಿ ತಿಂದೂ ಮತ್ತೆ ಇದು ಗೇರು ಹಣ್ಣು ಅಂತ ಇರ್ತದೆ ಅದ್ರಲ್ಲಿಸ ತುಂಬಾ ನೀರಲ್ಲ ಕುಡಿದು ಅವ್ಗಳು. ಅವ್ಗಳು ಹಾಗೇ ದಿನ ತೆಗಿತದೆ ಬೇಸಿಗೆ ಕಾಲದಲ್ಲಿ. ಜನ್~ ಜನ್ರ್ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಮ್ಮ ಜೀವವನ್ನು ತಂಪಾಗಿಸಲು ಸಲ್ಪ ರಾಗಿ ಮತ್ತೆ ಮಜ್ಜಿಗೆ. ತಂಬುಳಿ ಇಂತದೆಲ್ಲ ಮಾಡಿ ಕುಡಿತಾರೆ. ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಅಂದ್ರೆ. ಇದು ಮಜ್ಜಿಗೆ ಅಂದ್ರೆ ತುಂಬಾ ಅದ್ ಇನ್ನೊಂದು ಮೊಸ್ರು, ಮಜ್ಜಿಗೆ ಇದು ತುಂಬಾ ಒಳ್ಳೇದು ಕೆ~ ಕೆಲವರಿಗೆ ಅಂದ್ರೆ ಇನ್ನೂ ಮೊಸ್ರು ಮಜ್ಜಿಗೆ ಆಗದಿದ್ದೋರ್ಸ ಇದ್ದಾರೆ ಬೇಸಿಗೆ ಕಾಲದಲ್ಲಿ. ಮತ್ತೆ ಮನೆಯಲ್ಲೆಲ್ಲ ಅಂದ್ರೆ ತುಂಬಾ ಬಿಸಿಲ್ ಇರ್ತದಲ್ಲ ಆ time ಅಲ್ಲಿ ಮ~ ಇದು ಮನೆಯಲ್ಲಿರುವ ಹೆಂಗಸ್ರೆಲ್ಲ ಹೆಚ್ಚಾಗಿ ಆ time ಅಲ್ಲಿ ಇದು ಹಪ್ಪಳ, ಸೆಂಡಿಗೆ, ಇದೆಲ್ಲ ಮಾಡ್ತಾರೆ ಏಕಂದ್ರೆ ತುಂಬಾ ಬಿಸ್ಲ್ ಇರ್ತದೆ ಒಳ್ಳೇ ಒಣಗಿಸ್ಲಿಕ್ಕೆ ಆಗ್ತದೆ.

ಬಿಸಿಲಲ್ಲಿ ಹಾಕಿ ಒಣಗಿಸ್ತಾರೆ ಮತ್ತೆ ಮಳೆಗಾಲಕ್ಕೆ ಬೇಕಾಗುವ ಎಲ್ಲಾ ಸ್~ ಇದು ಅಹ್ ಸ~ ಇದು ಮೊದಲೇ ಸಿದ್ದತೆ ಮಾಡ್ಕೊಳ್ತರೆಲ್ಲಾ. ಅಂದ್ರೆ ಅಹ್ ವ~ ಇದು ತೆಂಗಿನ್ಕಾಯಿಸ ಕೆಲವು ಎಣ್ಣೆ ತೆಗಿಲಿಕ್ಕೆ ಬೇಕಾಗ್ತದಂತ ಅದನ್ನ್ಸ ಒಣಗ್ಲಿಸ್ಲಿಕ್ಕೆ ಒಳ್ಳೇದ್ ಬೇಸಿಗೆ ಕಾಲದಲ್ಲಿ.

ಇದು ಹಪ್ಪಳ ಎಲ್ಲ ಮಾಡಿ ಇಷ್ಟು ಇದು ಅಂದ್ರೆ ಮಳೆಗಾಲದಲ್ಲಿ ತಿನ್ಲಿಕ್ಕೆ ಎಲ್ಲಾ ಇದು ಮಾಡಿರ್ತಾರೆ store ಮಾಡಿ ಇಟ್ಕೊಳ್ತಾರೆ ಎಲ್ರೂ. ಆ time ಅಲ್ಲಿ ಬಿಸ್ಲ್ ಇಲ್ಲ. ಬಿಸ್ಲ್ ಇರುವ time ಅಲ್ಲಿ ಜನ್ರಿಗೆ ಬಿಸಿಲ್ ಅಂದ್ರೆ ಅದನ್ನ್ ತಡಿಲಿಕ್ಕ್ ಆಗುದಿಲ್ಲ.

ಅದ್ ಆದ್ರೆ ಅದ್~ ಎ~ ಇದು ಅಂದ್ರೆ ದೇವ್ರ್ ಎಲ್ಲಾ ಒಂದು ಆಹ್ ಕಾಲವನ್ನು ಜನ್ರಿಗೆ ಬೇಕಾಗೋವಾಗೇ ಇದು ಮಾಡಿದ್ದಾರೆ ಆದ್ರೆ ಜನ್ರಿಗೆ ಅರ್ಥ ಆಗುದಿಲ್ಲ. ಅವ್ರೀಗೀಗ ಅವ್ರ ಅವ್ರ ಅನ್ಕೂಲಕ್ಕೆ ತಕ್ಕಾಗೇ ಇದು ಮಾಡ್ತಾರೆ.

ಮದ್ವೇದು ಬೇಸಿಗೆ ಕಾಲದಲ್ಲೇ ಹೆಚ್ಚಾಗಿ ಎಲ್ಲ ಕಾರ್ಯಗಳಾಗ್ತದೇ ಅಂದ್ರೆ ಮದುವೆ ಅದು ಇದು.

ಅ ಹೋಗುವವರು ಬೇಸಿಗೆ ಗಾಲದಲ್ಲಿಸ ಎಲ್ಲಿಗೆಸ ಹೋಗ್ತಾರೆ. ಎಲ್ಲಿ ಮದುವೆ ಇರ್ಲಿ ಎಲ್ಲಿ function ಇರ್ಲಿ ಹೋಗಿ ಬರುದು ಬರ್ತಾರೆ ಬಂದಾದ್ಮೇಲೆ ಎಲ್ರಿಗು ಸೆಖಿ ಸೆಖೆ ಸೆಖೆ ಸೆಖೆ ಅಂತ ಹೇಳ್ಕೋಳ್ತೀರ್ತಾರೆ ಇರ್ತಾರೆ ಆದ್ರೆ ಹೋಗುದ್ ಹೋಗ್ತಾರೇ.

ಬಂದು ಮತ್ತೆ ಇದೆ ಬೇಸಿಗೆ ಕಾಲದಲ್ಲಿ ಇದು ತಂಪು ಪಾನೀಯದವ್ರಿಗೆ ಒಳ್ಳೇ ಅವರಿಗೆ ಇದು ಆ time ಅರ್ವದು business ಒಳ್ಳೇ ನಡಿತದೆ ಅಹ್ ice cream ಮಾಡ್ತಾರೆ. ಮಕ್ಳಿಗೆ ಆ ಮೊದ್ಲೆಲ್ಲ ಮಾ~ cycle ಅಲ್ಲಿ ಇದು. ಆ candy ಎಲ್ಲ ಬರ್ತಿತ್ತು local ಮಕ್ಳು ಅದನ್ನು ತಿಂದು ಇದು ಮಾಡ್ತಿದ್ರು. Ice cream factory ಅವ್ರಿಗೆ ತಂಪು ಪಾನೀಯದವ್ರಿಗೆ ಒಳ್ಳೇ ಇದು ಏನು ಅವ್ರದ್ದು ವ್ಯವಹಾರ ಒಳ್ಳೇ ನಡಿತದೆ ಆ time ಅಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ನಡಿತದೆ. ಕೆಲವರು ಮನೆಯಲ್ಲೇ ಇದು ಆ ರಾಗಿ juice ಎಳ್ಳು juice ಅಂಗಡಿಗಳಿಗೆ ಕೊಡ್ತಾರೆ ಮತ್ತೆ ಆ ಹೆಂಗಸ್ಸ್ರಿಗೆಸ ಒಂದು ಇದ್ ಆದಾಯ ಆಗ್ತದೆ. ಒ ಸುಮ್ಮನೇ ಕೂತ್ಗೊಳೋದಕ್ಕೆ ಒಂದು ಅವ್ರಿಗೆ ಹ್ಮ್ business ಆದಾಗೆ ಆಗ್ತದೆ ಹಣವೂ ಬಂದಾಗೆ ಆಗ್ತದೆ.

Hello hello ದೀಕ್ಷ ನಾನ್ ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ ಏನ್ ಮಾಡ್ತಿದ್ದೀಯ? ನಾನ್ just office ಇಂದ ಹೊರಡ್ತ ಇದ್ದೀನಿ.

ಮನೇಲೆಲ್ಲ ಆರಾಮು ನಿಮ್ಮನೇಲಿ? ಹಾ ನಮ್ಮೇಲ್ಸ ಆರಾಮ್ ಮಳೆ ಉಂಟಾ ಆಚೆ? ಮಳೆ ತುಂಬ ಮಳೆ ಇದೆ minus ಚಳಿ ಎರಡೂ ಇದೆ. ಹಾ ಈಗಿನ ಹವಾಮಾನ ಸರಿ ಇಲ್ಲಲ್ಲ ಸ್ವಲ್ಪ. ಹೌದು ಏನೊ ಒಂದು ಮತ್ತೆ ಏನ್ ವಿಶೇಷ?

ವಿಶೇಷ ಏನಿಲ್ಲ work from home job ಆಗಿದೆ ನನ್ಗೆ.

ಹಾ thank you ಆದ್ರೆ ಒಂದು problem ಈ mobile ಲಿಂದ hotspot ಕೊಟ್ರೆ internet slow ಆಗ್‌ ಸಿಗುತ್ತ? ಹ ಹೌದು ಅದು correct ಅಂದ್ರೆ ನನ್ಗೂರಲ್ಲಿ ಸ್ವಲ್ಪ ಕಷ್ಟ ಅಲ್ಲ ಅದಕ್ಕೆ work from home job ಇದ್ರು ನಾವ್‌ ಬೆಂಗ್ಳೂರಿಗ್ ಬಂದಿದ್ದು ಇಲ್ಲೆ room ಅಲಾದ್ರೆ WiFi ಅದೆಲ್ಲ ಇರುತ್ತಲ್ಲ ಸ್ವಲ್ಪ speed ಇರುತ್ತೆ mobile hotspot correct ಆಗಿ connect ‌ ಆಗಲ್ಲ ಅಂತ problem ಊರಲ್ಲಿ. ಹಾ WiFi ಅಂದ್ರೆ ಹಾಕಿಸಿತು ಅಂದ್ರೆ amount ಎಲ್ಲ ಎಷ್ಟಾಗ್ಬೋದು? ಯಾವುದೆಲ್ಲ ಅಂದ್ರೆ WiFi. ಅದೇ dongle ಲ್ಲು ಬರುತ್ತೆ ನಿಮ್ ನಿಮ್ಗೆ ಬೇಕಾದ್ರೆ ನಾವೇ dongle ಹಾಕಿಸ್ಬೋದು dongle ಆದ್ರೆ ತಗೋಬೋದು ಅದಾದ್ರೆ ನಿನ್ಗೆ ಎಲ್ಲಿ ಬೇಕಾದ್ರು ಅಲ್ಲಿ ತಗೊಂಡೋಕ್ಬೋದು ಅದೊಂಥರ ಏನು ಚಿಕ್ಕ device ಇದ್ದಂಗೆ USB ನಮ್ದು pendrive ತರಾನೆ ಇರುತ್ತೆ correct ಅದೂ ತಗೊಂಬೋದು. ಅದಾದ್ರೆ ಅದು fluctuation ಇರುತ್ತೆ ನಿಮ್ಗೆ speed ಆದ್ರೆ ಅದು every time ಒಂದೇ ತರ speed ಬರಲ್ಲ ತುಂಬ problem but WiFi ಹಾಕೊಂಡ್ರೆ ಅದೇ permanent ಮನೇಲೇ ಇರುತ್ತೆ ಈ ಮನೆಯಿಂದ ಹೊರಗಡೆ ಹೋದ್ರೆಲ್ಲ ಅದು ನಮ್ ಮನೆಯೇ ಇದ್ರೆ ಒಂದ್ ಲೆಕ್ಕದಲ್ use ಆಗುತ್ತೆ. ಆ ಎಲ್ಲರ್ಗು u~ use ಮಾಡ್ಬೋದು but WiFi ತುಂಬ speed ಇರುತ್ತೆ ಅದು wire with wire ಬರುದಲ್ಲ ತುಂಬ speed ಇರುತ್ತೆ but installation ಸ್ವಲ್ಪ ಕಷ್ಟ ಅಂದ್ರೆ ಆ wire connection ಎಲ್ಲ ಅವ್ರು ಹಾಕ್ಸುವಾಗ first ಟೇ starting ಗಲ್ ಸ್ವಲ್ಪ Amount ಜಾಸ್ತಿ ಇರುತ್ತೆ ನಿಮ್ಮನೆ ಹತ್ರ ಯರತ್ರಾದ್ರು WiFi ಇದ್ರೆ ಅದ್ರಿಂದ್ಲೇ ನಿಮ್ಗೆ ಸ್ವಲ್ಪ ಜಾಸ್ತಿ ದೂರ wire ಎಳೀಲಿಕ್ಕೆ ಬರಲ್ಲ ಇಲ್ಲಾಂದ್ರೆ ನಿಮ್ಮನೆ ನಿಮ್ಗೇ ಅಂತಂದ್ರೆ ಸ್ವಲ್ಪ ದೂರದಿಂದ ಎಳೆದ್ರೆ ಸ್ವಲ್ಪ costly ಜಾಸ್ತಿ.

ಆದ್ರೆ ಅಷ್ಟು ಇರಲ್ಲ dongle ಆದ್ರೆ ಒಂದ್ ಎರಡು ಸಾವಿರ ರೂಪಾಯಲಾಗುತ್ತೆ ಮತ್ತೆ ನಾವು sim ಯಾವ್ದಾದ್ರು ಬೇಕಾದ್ರು ಹಾಕೊಂಬೋದು ಇಲ್ಲ ಯಾವ್ದಾದ್ರು jio ಎಲ್ಲ dongle ಬರುತ್ತೆ airtel ಅವರ dongle ಬರುತ್ತೆ ಆತರಯೆಲ್ಲ ಇರುತ್ತೆ. ಹಾ ನಾವು ಮನೆ year ಅಲ್ pay ಮಾಡ್ಬೋದಾ? ಇಲ್ಲ monthly ನು pay ಮಾಡ್ಬೋದು ಇಲ್ಲ year pay ಮಾಡ್ಬೋದು year ಅಂದ್ರೆ ನಿಮ್ಗೆ monthly ಆದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಒಂದು ಮೂರು month ದೆಲ್ಲ package ತಗೊಂಡ್ರೆ ಕಮ್ಮಿ ಇರುತ್ತೆ ಕೆಲವೊಂದ್ರಲ್ಲಿ six months ಒಂದೇ ಸಲ ನಾವು pay ಮಾಡಿದ್ರೆ installation ಎಲ್ಲ free ಕೊಡ್ತಾರೆ ಅದು ಬೆಂಗ್ಳೂರಲ್ಲೆಲ್ಲ ಇದೆ ಆತರ.

But ಅದೇ ಒಂದು ಆ ಹಾಕ್ಸ್ತಾರೆ ಒಂದು ಮೂರ್ ನಾಲಕ್ಸಾವ್ರ ಆಗ್ಬೋದು ಒನ್ time investment but ನಿಮ್ಗೆ company ಇಂದ reimbursement ಅಂದ್ರೆ company ಇಂದ pay ಮಾಡ್ತಾರಂದ್ರೆ ನಿಮ್ಗದೊಂದು benefit ಇರುತ್ತೆ ಕೆಲವೊಬ್ರಿಗೆ work from home ಆದ್ರೆ company ಯವ್ರೇ pay ಮಾಡ್ತಾರೆ ಈತರ internet connection ‍ ದೆಲ್ಲ bill ಲ್ಲು.

ಅದೊಂದ್ just ಕೇಳ್ನೋಡಿ ನಿಮ್ manager ಹತ್ರ ಏನಾದ್ರು reimbursement ಇದ್ಯಾ ಅಂತ.

ಯಾವ್ದು ಅದು dongle ಆದ್ರೆ ಯಾವ್ದಕ್ಕೂ ಯಾವ sim ಹಾಕ್ಬೋದು ಇದು WiFi ಆದ್ರೆ ಅವ್ರ್ದು particular ಯಾರ್ದಾದ್ರು connection ಇರುತ್ತೆ ಅಲ್ sim ಬರಲ್ಲ.

ಇಲ್ಲ ಇಲ್ಲ WiFi ಆದ್ರೆ ಅದಕ್ಕೆ ಯಾವ್ದು particular sim ಬರಲ್ಲ act ಆತರ ಎಲ್ಲ ಬರುತ್ತೆ cable ಅವರ್ದು ಬರುತ್ತೆ.

So ಅದ್ರಲ್ಲಿ just ಒಂದು ID number ಕೊಡ್ತಾರೆ ಅದಕ್ಕೆ recharge ಮಾಡಿದ್ರಾಯ್ತು.

ಆ but dongle ತಗೋಬೋದು ಅಂದ್ರೆ ನೀನು ಇಲ್ಲೇ ಮನೆಯಲ್ಲೇ work ಮಾಡೋದಾದ್ರೆ ಒಂದೇ ಕಡೆ place ನಲ್ಲಿರ್ತೀವಂದ್ರೆ WiFi ಹಾಕಿದ್ರೆ better. ಹಾ ಅಂದ್ರೆ ಹೊರಗಡೆ ಹೋಗುವಾಗ ಬೇಕಾಗ್ತದಲ್ಲ. ಹೊರಗಡೆ ನೀನೇನಾದ್ರು ತುಂಬ remote place ಅಂದ್ರೆ ತುಂಬ network ಇಲ್ಲದ ಜಾಗಕ್ಕೆಲ್ಲ ಹೋದ್ರೆ dongle work ಆಗಲ್ಲ.

ಹಾ ಹಾ dongle ಲ್ಲೂ problem ಉಂಟಾ dongle ಅಲ್ಲಿ ಈವಾಗ ಇಲ್ಲಿಂದ ಮನೆಯಿಂದೆಲ್ಲಾದ್ರು cafe ಆತರ ಎಲ್ಲ ಹೋಗಿ ಕೆಲ್ಸ ಮಾಡ್ತೀವಿ ಆತರ ಎಲ್ಲ ಇದ್ರೆ ಅದನ್ನೆಲ್ಲ ಎಲ್ಲ carry ಮಾಡ್ಬೋದು ಅಥವಾ meeting ಇದ್ದು ಹೊರಗಡೆ ತುಂಬ ದೂರ ಹೋಗ್ಕೂತ್ಕೋಂತೀನಿ ಇಲ್ಲಾದ್ರೆ dongle ತಗೊಂಡೋಗ್ಬೋದು but WiFi ಅಂದ್ರೆ ನಿಮ್ಗೆ limited place ಸು access ಇರುತ್ತೆ. But ಎರಡೂ plus minus ಇದೆ but WiFi preferable ನನ್ ಪ್ರಕಾರ.

ಹಾ ಅದೆ WiFi ಹಾಕ್ಸಿ best ಯಾಕಂದ್ರೆ ಮನೆಗೆ smart TV ಇದ್ರೆ WiFi ಎಲ್ಲ ಇದ್ರೆ connect ಆಗುತ್ತೆ dongle ಲಾದ್ರೆ connect ಆಗಲ್ಲ.

Okay ಹಾಗಾದ್ರೆ thank you information ಕೊಟ್ಟಿದ್ದಕ್ಕೆ. ಸರಿ ಪರ್ವಾಗಿಲ್ಲ ಪರ್ವಾಗಿಲ್ಲ welcome ಹ್ಮ್.

ಹಾ ದೀಪಿಕ ಹೇಗಿದ್ದೀ? ಹ, ನಾನ್ ಚನ್ನಾಗಿದ್ದೇನೆ ಧನು ಅಕ್ಕ, ನೀವು? ಹ, ನಾನು ಹುಷಾರಿದ್ದೇನೆ.

ಹೌದಾ? ದೂರ ಹೋಗಿದ್ದೀರಿ?

ಹ್ಮ್, ಮತ್ತೇ?

ಹ, ಮಕ್ಳೆಲ್ಲ ಹುಷಾರಾಗಿದ್~ ಹುಷಾರಿದ್ದಾರೆ. ಹೌದಾ? ಎಂತ ಊಟ ಆಯ್ತಾ?

ಹ್ಮ್, ಅದು ನೀನ್ phone ಎತ್ಲಿಲ್ಲಲ್ಲ, ಅದಕ್ಕೆ ಇನ್ನೊಂದ್ಸಲ ಮಾಡಿದ್ದು, ನೋಡ್ವ ಎಂತಕ್ಕಂತ, ಏನಂತೇಳಿ? ಅದೇ, ನಾವೊಂದು family trip ಹೋಗಿದ್ವಿ.

ಹ ಅದ್ದೌದು, car ಮಾಡ್ಕೊಂಡ್ ಹೋದದ್ದು.

ಅದೇ, ನೀ call ಮಾಡುವಾಗ ನಂಗೆ ಎತ್ಲಿಕ್ಕಾಗ್ಲಿಲ್ಲ, ಅಂದ್ರೆ ನಾವ್ busy ಇದ್ವಿ.

ಹ್ಮ್, ಹಾಗೆ ನಾನ್ ಮಾಡಿದ್ದು ನೀನ್ ಎತ್ಲಿಲ್ಲ, ನಾನ್ ಎಣಿಸ್ಕೊಂಡೆ ನೀನ್ busy ಇದ್ದಿರೇನೋ ನಾನ್ ಎಣ್ಸ್ಕೊಂಡಾಗೆ. ಅದೇ, ನಾವು trip ಹೋಗಿದ್ವಲ್ಲ? ಅಲ್ಲಿ busy ಯಾಗಿದ್ವಿ.

ಹ, ಹೌದಾ? ಮೊನ್ನೆ ಬಂದದಷ್ಟೇಯಾ ನೀನು?

ಹೌದು, ನಾನ್ status ನೋಡಿದ್ದು ಮೊನ್ನೆ, ಅದಕ್ಕೆ call ಮಾಡಿದ್ದು ನಿನ್ನೆ, ಮತ್ತೆ ನೀವು reach ಆಗುವಾಗ late ಆಗಿದ್ಯೇನೋ ಅಲಾ?

ಹ ಹಾಗೆ. ಹ night ಹೊದ್ದಾ?

ಮತ್ತೇ place ಎಲ್ಲ ಒಳ್ಳೆದುಂಟಲ್ಲ? ಅದು ಮಡಿಕೇರಿ. ಹಾ ಹೌದೌದು, ನಾನೊಂದ್ಸಲ ಹೋಗಿದ್ದಿದ್ದೆ ಅಲ್ಲಿ golden temple.

ಹ, ಸಖತ್ ಉಂಟು abbey falls ಎಲ್ಲ.

ಹಾ, ಅಂದ್ರೆ ಅಲ್ಲಿ stay ಆಗ್ಲಿಕ್ಕೆಲ್ಲ ತುಂಬ ಒಳ್ಳೇ place ಅದು. ಹೌದಾ, ಅದೇ ಇದೆಲ್ಲ ಸಿಗ್ತದಲ್ಲ home stay, resort ಎಲ್ಲ ಅಲಾ?

ಹೌದೌದು, ಹ್ಮ್. ಅಂದ್ರೆ ಈ time ಅಲ್ಲಿ weather correct ಇರುದಿಲ್ಲಲ್ಲ?

ಹಾ, ಹಾಗಾಗಿ ಮಕ್ಕಳನ್ನ್ ಕರ್ಕೋಂಡ್ ಹೋಗ್ಲಿಕ್ಕಾಗುದಿಲ್ಲ.

ಹ್ಮ್ ಹ್ಮ್, ಅದೆ ಒಂದ್ಸಲ ಹೋಗುವ.